ಹ ಊಟ ಆಯ್ತು. ಊಟ ಮಾಡಿ ಈಗ duty ಗೆ ಬಂದಿದ್ದು. ಮತ್ತೆ ನಿಮ್ಮ ಕಡೆ ಮಳೆಯೆಲ್ಲಾ ಇದ್ಯಾ? ಹಾ ಮಳೆ ಬರ್ತದೆ ಒಂದಿನ ಮಳೆ ಬರ್ತದೆ, ಒಂದಿನ ಬಿಸಿಲು ಬರ್ತದೆ.

ಹೇಗೆ ಯಾವ್ ದಿನ ಹೇಗೆ ಇರ್ತ್ತದೆ ಅಂತ ಗೊತ್ತಾಗುದಿಲ್ಲ. ಹೌದಲ್ವಾ ನಮ್ ಕಡೆನೂ ಹಾಗೆ.

ಚಳಿ ಅದಾದ್ಮೇಲೆ ಮತ್ತೆ ಬಿಸ್ಲು start ಆಗುತ್ತೆ. ಆದಾದ್ಮೇಲೆ ಸಂಜೆ ಮತ್ತೆ ಹಾಗೆ ನಮ್ಮ ಕಡೆಯೆಲ್ಲಾ ಅಹ್ ಈಗ ಅಹ್ ಸುಗ್ಗಿ ಸಾಗುವಾಳಿಸ start ಆಗಿದೆ ಅಲ್ಲಾ?

Full.

ಕೆಲವೊಂದ್ಸತಿ ನೀರು ನೀರಿನ್ problem ಆಗ್ತದೆ ನೀರು ಸರಿಯಾಗಿದೆ ಅಂತ ಹೇಳಿದ್ ತಕ್ಷ್ಣ ಮತ್ತೆ ಅಹ್ ಮತ್ತೆ ಮಳೆ ಬರ್ತದೆ ಜಾಸ್ತಿ.

ಮತ್ತೆ ಬೀಜಯೆಲ್ಲಾ ಬಳ್ಕೊಂಡು ಹೋಗ್ತದೆ.

ಪಾಪ ರೈತ್ರಿಗೂ, ಅದು ನಮ್ಮದು ರೈತ್ರ family ಅಲ್ಲ?

ಅದು ಹೌದು ಮಕ್ಕಳಿಗೂ ಹಾಗೆ ಶೀತ.

ಹ. ಅದು ಎಲ್ರಿಗು ಸ್ಟಾರ್ಟ್ ಆಗಿ ಆದಾದ್ಮೇಲೇ ಮತ್ತೊಂದು ರಗ್ಳೆ start ಆಗ್ತದೆ.

ಈಗ ಮಕ್ಕಳಿಗೆಸ ಅಹ್ ಕಷ್ಟ ಆಗ್ತದೆ, school ಗೆಲ್ಲ ಹೋಗುದು ಅಲ್ಲಿ ಮತ್ತೆ weather change ಆಗ್ತದೆ.

ಮತ್ತೆ ಜ್ವರ, ಶೀತ, ಕೆಮ್ಮು ಇದೆ ಎಲ್ಲಾ exam ಬರ್ತದೆ ಅವ್ರಿಗೆ ಅಹ್ ಯಾವಾಗಸ ಉಷಾರಿರುದಿಲ್ಲ. ಅದೇ ಒಬ್ರಿಗೆ ಬಂದ್ರೆ ಸಾಕು, ಮತ್ತೆ ಎಲ್ರಿಗೂ ಹರಡಿ ಬಿಡುತ್ತಲ್ಲಾ, ಶೀತ ಅದು ಇದೆಲ್ಲಾ. ಹೌದು.

ಹ ನಂದು ಮಗನಿಗೆಸ ಅಷ್ಟೇ.

ಅಹ್ ಹೇಳಿದ್ದೆ ಕೇಳುದಿಲ್ಲ. ಮಳೆ ಬಂದ್ರೆ ಹೊರ್ಗಡೆ ಆಟ ಆಡುದು, ನೀರಲೆಲ್ಲಾ ಆಟ ಆಡುದು.

School ಗೆ ಹೋಗೋವಾಗ ಬೇರೆ ಮಳೆ ಬರ್ತದೆ ಇವ್ನಿಗೆ ಶೀತ, ಜ್ವರ, ಕೆಮ್ಮು ಅಂತ ಹೇಳಿ ಅಹ್ ಒಂದಿನನು ಇದೆ. exam, exam ಗೆ ಓದ್ಲಿಕ್ಕೆಸ ಆಗುದಿಲ್ಲ, ಕಷ್ಟ ಆಗ್ತದೆ. ಅವನಿಗೊಂದು ಜ್ವರ ಬಂದ್ರೆ ಮನೇಲಿ ಎಲ್ಲರಿಗೆಸ ಜ್ವರ.

ಹೌದು ಈ ವರ್ಷ ಹಾಗೆ ಮಳೆ ಅಂದ್ರೆ.

ಯಾವಾಗ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದಂತ ಗೊತ್ತಾಗುದಿಲ್ಲ. ಈ ವರ್ಷ ಇಡೀ ಹಾಗೆ ಆಗಿದೆ ಅಲ್ಲಾ ಮಳೆಗಾಲ ಯಾವುದು ಬೇಸಿಗೆಗಾಲ ಯಾವುದು ಚಳಿಗಾಲ. ಯಾವುದು ಗೊತ್ತಾಗುದಿಲ್ಲ. ಹ್ಮ್ ಹ್ಮ್ ಅದೇ.

ಮತ್ತೆ ಹೇಳ್ಬೇಕು. ಮತ್ತೇನಿಲ್ಲ ಅದೇ ಈ ಮಳೆದೇ ರಗಳೆ ಆಗಿ. ಎಂತ ಕೆಲಸ ಮಾಡ್ಲಿಕೆಸ ಮನ್ಸಾಗುದಿಲ್ಲ. ಚಳಿಯಲ್ಲಿ ಅದೇ ಚಳಿ ಅಂದ್ರೆ ಹಾಗೆ ಸಿಕ್ಕಾಪಟ್ಟೆ.

ಬೆಳಿಗ್ಗೆ ಸಂಜೆ ಮಾತ್ರ ಇರುದು ಚಳಿ.

ಮಕ್ಕನ್ಳಂತೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಚಳಿಯಲ್ಲಿ. ಹೌದು ಬೆಳಿಗ್ಗೆ ಏಳುದೇ ಇಲ್ಲ. ಹ್ಮ್ ಹ. ಕೈ ಕಾಲ್ ಬಡಿಯುದು.

ಹೊರ್ಗಡೆ ಎಲ್ಲ ಮಕ್ಳನ್ನ ಸಂಜೆ ಹೊತ್ತಿಗೆ ಕರ್ಕೊಂಡು ಹೋಗೂಕು ತುಂಬ ಕಷ್ಟ.

ಬೆಳಿಗ್ಗೆ ಅಂತೂ ಮಕ್ಕಳ್ನ protect ಮಾಡುದೇ ಆಗುತ್ತೆ.

ನಾನೊಂದು ಸ್ವಲ್ಪ ಕೆಲ್ಸದಲ್ಲಿ busy ಇದ್ದೇನೆ.

Hello ಸಾದ್ನಾ ಏನ್ ಮಾಡ್ತಿದೀಯಾ? ಏನು ಇಲ್ಲಾ ಸುಮ್ನೆ ಕೂತಿದ್ದೆ ಇವಾಗಾ exams ಬೇರೆ ನಡೀತಾ ಇದೆ ಅಲ್ವಾ? ಆಹ್ first paper ಹೇoಗ್~ ಹೇಗ್ ಹೇಗೋಯ್ತು ಕನ್ನಡ paper ಇತ್ತಲ್ವಾ? ಹೌದು ಇತ್ತು ಇವತ್ತು ನಿನ್ನೆನೆ ಅದೆ ನಿನ್ನೆ ಇತ್ತು ಇವತ್ತೊಂದ ದಿನ gap ಆಯ್ತು ನಿನ್ನೆ exam ಇತ್ತಲ್ವಾ okay ಬರ್ದೆ ಚೆನ್ನಾಗಿ ಬರ್ದಿದಿನಿ ನೀನ್ ಹೇಗ್ ಬರ್ದಿದೀಯಾ? ನಾನು ಚೆನ್ನಾಗ್ ಬರ್ದೆ ಕನ್ನಡ paper ಅಲ್ವಾ ಸ್ವಲ್ಪ ಆಹ್ grammar ಅಲ್ಲಿ ಸ್ವಲ್ಪ points ಹೋಗುತ್ತ್ ಅನ್ಸುತ್ತೆ. grammar ಅಲ್ಲಿ ಅಲ್ಲಾ ನಂದು ಅದೆ mistake grammar ಎಷ್ಟು ಇದ್ ಮಾಡಿದ್ರನು ಸರಿ ಹೋಗ್ತಾ ಇರ್ಲಿಲ್ಲಾ ಅಲ್ಲೆ marks ನಂದು ಹೋಯ್ತು.

ಎರಡು marks ಇಂದು ಮತ್ತೆ ಐದು marks ದ ಎಲ್ಲ ಚೆನ್ನಾಗ್ ಬರ್ದಿದಿನಿ.

ಆಮೇಲೆ ಒಂದು ಪತ್ರ ಇತ್ತಲ್ವಾ ಬರ್ಯೋದು ಅದೆಲ್ಲಾ ಬರ್ದಿದಿನಿ ಆದ್ರೆ first paper ಅಲ್ವಾ ಯಾವ್ ರೀತಿ ಇರುತ್ತೆ ಅಂತಾ ಸ್ವಲ್ಪ ಭಯಾ ಆಗ್ತಿತ್ತು. ಆಹ್ ಅಂದ್ರೆ exam hall ಲ್ಲಿ ಸ್ವಲ್ಪ ಭಯಾ ಆಗ್ತಿತ್ತು. ಅಂದ್ರೆ hall ticket number ಅದೆಲ್ಲಾ ಹಾಕುದು. ಹೌದು ನಾನು ಹಾಗೆ ಅನ್ಕೊಂಡೆ ಮೊನ್ನೆ ಅದೆ ಕನ್ನಡ ಬಿಡು ಏನ್ ಬರಿಬಹ್ದು ಅಂತಾ ಅನ್ಕೊಂಡೆ but ಅಲ್ಲಿ ನೋಡಿದ್ರೆ grammar ಎಲ್ಲಾ ನೋಡ್ಕೊಂಡು ಟುಸ್ ಆಯ್ತು. ಅದೆ ಅದೆ ಸ್ವಲ್ಪ board exam first first time ಬರಿತಿದೀವಿ ಅಲ್ವಾ ಸ್ವಲ್ಪ ಅದಕ್ಕೆ ನಮ್ಗೆ ತೊಂದ್ರೆ ಆಯ್ತು. ಸ್ವಲ್ಪ ಭಯಾ ಭಯಾ ಅಂತ ಶುರುವಾಯ್ತು. ಆಹ್ ನಾವೆಲ್ಲಾ ಅಭ್ಯಾಸ ಮಾತ್ರ ಚೆನ್ನಾಗಿ ಮಾಡಿದ್ವಿ ಅಲ್ವಾ ಮತ್ತೆ ಅದ್ ಯಾಕ ಹಾಗಾಯ್ತೊ ಗೊತ್ತಿಲ್ಲಾ. ನೋಡ್ದೆ ಬೆಳಗಿನ ಜಾವಾ ಐದು ಗಂಟೆಕ್ ಎದ್ದ್ ಬಿಟ್ಟು ಬರಿ ಎಲ್ಲಾ preparation ಮಾಡ್ಕೊಂಡು ಮತ್ತೆ ಸಂಜೆ ಅದೆ ಅಲ್ಲ ಹೋದ್ ತಕ್ಷಣಾ ಭಯಾ ಭಯಕ್ಕ ಏನು ಜ್ಞಾಪ್ಕಾನೆ ಬರಲ್ಲ ಎಷ್ಟೊಂದು ಓದ್ಕೊಂಡಿದ್ವಿ. ಎಷ್ಟೊಂದ್ ಚೆನ್ನಾಗಿ ಬರೀತಾ ಇದ್ದೆ ninety ಮ್ಯಾಲ ಹೋಗುತ್ತೆ ಅನ್ಕೊಂಡಿದ್ದೆ ನಾನು starting ಏನಾದ್ರು ಬೇರೆ ಹಾಕಿದ್ರೆ ಅದಕ್ಕೆ ಆಮೇಲೆ marks ಕೊಡ್ತಾರಂತೆ eight marks ಬರುತಂತಿಗಾ ನಾವು ನೋಡ್ಕೊಂಡು ಓದ್ಕೊಂಡಿರೋದೇ ಒಂದು ಅಲ್ಲಿ ಕೊಟ್ಟಿರೋದೆ ಇನ್ನೊಂದಾಗಿತ್ತು ಸ್ವಲ್ಪ ಅಲ್ಲಿ ಯಾಕೊ ನಂಗೆ ಕಸಿವಿಸಿ ಆಯ್ತು. ಹೌದು ಅದು ಇನ್ನೊಂದ ಏನ್ ಅಂದ್ರೆ ಭಯಾ first paper ಇರೋದ್ರಿಂದ ಭಯಾ ಆಗುತ್ತೆ ಅಂತಾ ಕನ್ನಡ paper ಮೊದ್ಲು ಇಡ್ತಾರೆ. ಯಾಕ್ ಅಂದ್ರೆ ಕನ್ನಡ ಅಂದ್ರೆ ಎಲ್ಲರ್ಗುನು ಸ್ವಲ್ಪ ಸರಳ ಇರುತ್ತ ಅಲ್ವಾ?

ನಾವ್ ಈಗ ಕನ್ನಡ medium ಇರೋದ್ರಿಂದ ಅದಕ್ಕೆ ನಮ್ಗೆ ಸ್ವಲ್ಪ ತೊಂದ್ರೆ ಆಗ್ಬಾರ್ದು ಮತ್ತೆ ಭಯಾ ಬರ್ಬಾರ್ದು first board exam ಇರೋದ್ರಿಂದ ಕನ್ನಡ paper ಇಡ್ತಾರೆ ನಮ್ಗೆ. ಆದ್ರೆ ಅದು ಹೆಂಗಾಯ್ತು ಅಂದ್ರೆ first paper ಇರೋದ್ರಿಂದ ನಮ್ಗೆ ಸ್ವಲ್ಪ ಭಯಾನು ಆಯ್ತು ಆಮೇಲೆ squad ಅದೆಲ್ಲಾ ಬರ್ತಾರಂತ ಸ್ವಲ್ಪ ಅಂಜಿಸಿ ಬಿಟ್ರ ಅಲ್ವಾ. ಇವತ್ತ್ ಏನೊ ಬರಲ್ಲಾ ಅಂತಾ ಅನ್ಸುತ್ತೆ squad may be ನಾಳೆ ಬರ್ತಾರಾ ಅಥವಾ ನಾ english paper ಬರ್ತಾರಾ ಇದ್ರು ಗಣಿತ paper ಗೆ ಬರ್ಬಹುದು ಅನ್ಸುತ್ತೆ ನಂಗೆ ಈಗಾ next paper . ಇಲ್ಲಾ madam ಎಲ್ಲಾ ಮಾತಾಡ್ತಾ ಇದ್ರು ಇಲ್ಲಾ English ಕ್ಕ ಬರ್ತಾರೆ ಯಾಕ್ ಅಂದ್ರೆ tough ಆಗಿರುತ್ತೆ ನಿಮ್ಗೆ ಅದಕೋಸ್ಕರಾ ಅಂತಾ ಹೇಳ್ತಾ ಇದ್ರು ಏನ್ ಮಾಡ್ತಾರೊ ಏನೊ ಗೊತ್ತಿಲ್ಲಾ but ಇವತ್ತಿನ paper ಸ್ವಲ್ಪ okay but grammar ಎಲ್ಲಾ ನಂದು ಹೋಗಿದೆ. ಹೌದ ಹೌದು grammar ಸ್ವಲ್ಪ book book ಲ್ಲಿಂದ ಬರುತ್ತೆ ಅಂತಾ ಅಂದ್ರು ಅದಾದ್ಮೇಲೆ ಸ್ವಲ್ಪ ಬೇರೆನೆ ಇದ್ದು ಅದು ಎಲ್ಲ. ಖರೆ book ಲ್ಲಿ ಬರುತ್ತೆ ಅಂತಾ ಇಲ್ಲಾ ನೋಡಿದ್ರೆ JK knowledge ಅಲ್ಲೆ ಕೊಟ್ಟ್ ಬಿಟ್ಟಿದಾರೆ ಆದಷ್ಟು. ಹೌದ ಹೌದು ಪ್ರಬಂಧ ಇತ್ತ್ ಅಲ್ವಾ ಹಬ್ಬದ್ಮೇಲೆ ಮತ್ತೆ ಶಾಲಾ. ಅದನ್ನ್ ಪ್ರಬಂಧ ತುಂಬಾ ಚೆನ್ನಾಗಿ ಬರ್ದಿದೇನೆ ಏನ್ ತೊಂದ್ರೆ ಇಲ್ಲಾ ಪ್ರಬಂಧ ಎಲ್ಲಾ ಬರ್ದಿದಿನಿ ಸ್ವಲ್ಪ ಇದೆ grammar ಅಲ್ಲಿ ಹೋಗುತ್ತೆ. ಮತ್ತೆ ಈ letter ಅಲ್ಲಿ ಸ್ವಲ್ಪ ನನ್ನ್ marks ಹೋಗುತ್ತೆ ಒಟ್ನಲ್ಲಿ ಕನ್ನಡ paper ಅಂತು ಮುಗೀತು ನಾಳೆದ್ ನೋಡೋನಾ ಅಂತಾ ಸುಮ್ನೆ ಆಗಿದಿನಿ.

ಅಂದ್ರೆ ಮತ್ತೆ ಈಗ್ ಬರ್ತೀಯಾ ಮನೇಲಿ ಓದೋಣ ಮತ್ತೆ ಅಂದ್ರೆ next paper ಗೆಲ್ಲಾ ನಾವ್ ಈಗಾ ತಯಾರಿ ಮಾಡ್ಕೊಬೇಕ ಅಲ್ವಾ? ಗಣಿತ ಇರೋದ್ರಿಂದ ಸ್ವಲ್ಪ ನಮ್ಗ practice ಬೇಕಲ್ವಾ ಈಗಾ ಮಾಡೋಕೆ? ಹ್ಮ ಹೌದು ಹೌದು practice ಬರುತ್ತೆ ತುಗೋಳಿ ಎಷ್ಟು ಗಂಟೆಕ ಬರ್ಲಿ ನಿನ್ ಎಷ್ಟು ಗಂಟೆಗ್ free ಆಗಿರ್ತಿಯಾ ಅಂತ ನಂಗೆ ಹೇಳು message ಮಾಡು ಬಿಡು ಊಟ ಎಲ್ಲಾ ಮಾಡ್ಕೊಂಡ ಬಂದ್ ಬಿಡು ಅಂದ್ರೆ ಮತ್ತೆ ಹ್ಮ. ಹ್ಮ okay ಊಟ ಮಾಡ್ಕೊಂಡ ಮಧ್ಯಾಹ್ನ ಬರ್ತೀನಿ ಎಲ್ಲ ಮಾಡೋಣ ಬಿಡಿ combined study ಮಾಡೋಣ ಎಲ್ಲಾ ಸೇರಿ. ಸರಿ ಸರಿ ಅದೆ ಹೇಗೋಯ್ತು paper ಅಂತಾ ಕೇಳೋಕೆನೆ call ಮಾಡಿದ್ದೆ ನಾನ್ ಅಷ್ಟೇ ಮತ್ತೆನಿಲ್ಲಾ. ಆಯ್ತು ಸ್ವಲ್ಪ ನನ್ನು grammar ಅಲ್ಲೆ mistake ಆಯ್ತ್ first time ಅಂತಿನಿ ಇನ್ನು ಯಾವ್ದು ಇಲ್ಲಾ. ನೋಡೋಣ ಸರಿ ಸರಿ ಅಂದ್ರೆ ಈಗಾ ಸ್ವಲ್ಪ ಭಯಾ ಹೋಗಿದೆ ಅಲ್ವಾ ಈಗಾ first paper ಹೇಗೆಗ್ ಆಯ್ತು ಅಂತಾ ನೋಡ್ಕೊಂಡಿದೀವ ಅಲ್ವಾ ಈಗ ಭಯಾ ಹೋಗಿದೆ ಈಗ ನೋಡೋಣ ಬೇರೆ paper ಲ್ಲಿ next paper ಲ್ಲಿ ಚೆನ್ನಾಗಿ ಮಾಡಾನಾ ತುಗೋಳಿ. ಅದೆ ನೋಡೋಣ ಯಾವ್ ತರಾ ಇರುತ್ತೆ ಅಂತಾ ನನಗು ಅಷ್ಟು ಗೊತ್ತಾಗ್ಲಿಲ್ಲಾ ಅದಕ್ಕೆ ಇವಾಗ ತಾನೆ ಗೊತ್ತಾಯ್ತು ಒಂದ್ paper ಮುಗಿತಲಾ ಇದೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತಾ ಅನ್ಕೊಂಡಿದ್ದೆ but grammar ಲ್ಲಿ ಸ್ವಲ್ಪ ಹೋಯ್ತ ಅಷ್ಟೆ. ಹೌದಾ ಇರ್ಲಿ ಬಿಡು ಈಗ ಆದ ಆಗಿದೆ ಅಂತ ಸುಮ್ನೆ ವಿ~ ವಿಚಾರ ಮಾಡ್ಬೇಡಾ next ಮಾತ್ರ ಬರೋಣ. ಅದೆ ಅದೆ ಬೇರೆ paper ನಾ ಹಾಳ್ ಮಾಡ್ಕೊಳ್ಳೊದ ಬೇಡಾ ಅದ್ಕೆ ಚೆನ್ನಾಗಿ ಓದ್ಕೊಳ್ಳೋಣ ಸಂಜೆ ಬರ್ತೇನೆ ನಿನ್ ಎಷ್ಟೋತ್ತಿಗೆ ಅಂತಾ ಹೇಳು ಮಧ್ಯಾಹ್ನನೆ ಬರ್ಲಾ? ಹ್ಮ ಮಧ್ಯಾಹ್ನ ಬಾ ಲಾ ಅಂದ್ರು ನಿಂಗ್ ಒಂದ್ ಸಲ call ಮಾಡ್ತೇನೆ okay ನಾ.

ಹಾಗಾದ್ರೆ ನೋಡ್ತೀನಿ ನಾನು ಊಟ ಗೀಟ ಎಲ್ಲಾ ಮಾಡ್ಕೊಂಡು ನಿನಗೆ ಒಂದು message ಮಾಡ್ತೇನೆ. ಸರಿ ಆಯ್ತ ಇಡ್~ ಇಡ್ತಿನ ನೋಡು?

ಹ್ಮ ಇಡ್ತೀನಿ ಮತ್ತೆ call ಮಾಡ್ತೇನ್ ನಿಂಗೆ. ಮತ್ತೆ call ಮಾಡ್ತಿಯಾ okay ಮತ್ತೆ call ಮಾಡಿ ಬಿಟ್ಟು ಹೇಳು ನನಗೆ okay ನಾ okay ಸರಿ ಹಾಗಿದ್ರೆ okay ಹ್ಮ.

ನಾನ್ ಈಗ college ಆದದಷ್ಟೇ ಈಗ job ಗೆ try ಮಾಡ್ತಾ ಇದ್ದೇನೆ. ಹೌದಾ ಈಗ ಆಯ್ತಾ ಹಾ college ಮುಗಿತಾ ಹಾ ಹಾ.

ಹಾ ಹೌದು ಈ ವರ್ಷಾನೇ. ಹೌದಾ ಹಾ ಹೇಗಿತ್ತು ನಿಮ್ದು college life ಎಲ್ಲ ಹ್ಮ್. College life ಎಲ್ಲ ತುಂಬಾ ಗಮ್ಮತ್ ಏನ್ ಆವಾಗ ಏನು tension ಇರುದಿಲ್ಲ ಈಗ job ಎಲ್ಲ ಕಿರಿಕಿರಿ ಅಲ್ವಾ. Job. ಹೌದೌದು ಅದೇ ಹೇಳ್ತಾರಲ್ವ student life is Golden life ಅಂತ ಹೇಳಿದ್ದಾಗೆ.

College life ಅಲ್ವ .

ನಾವ್ college ಹೋಗುದಿದ್ರೆ ತುಂಬಾ jolly ಆಗಿ ಇರ್ತೇವೆ ಅಂದ್ರೆ ಆದ್ರೆ ಆ time ಅಲ್ಲಿ. ಓದುದು ಅದೊಂದೇ tension ಇರ್ತದೆ ಬೇರೆ ಯಾವ್ದು tension ಇರಲ್ಲ ಅದೇ. ಇಲ್ದಿದ್ರೆ friends ತಂದೆ ತಾಯಿಗೆ depend ಆಗಿ ಇರ್ತೇವೆ ಖರ್ಚಿಗೆಲ್ಲ ಕೇಳ್ಲಿಕ್ಕೆ. ಹೌದು ಅಲ್ವಾ ಅದೇ ಅದೇ ಹೇಳಿದ್ದು ಮತ್ತೆ ಅದು college life ಮುಗಿತ್ತಿದ್ದಾಗನೇ ನಮ್ಗೆ ಎನಿಸಬಹುದು ಅದೇ ಒಳ್ಳೆದಿತ್ತು. ಅಂತ ಹೇಳಿ ಮತ್ತೆ ಅದು ಈ ಕೆಲಸ ಹುಡುಕುದು ಆಮೇಲೆ ಎಲ್ಲ ಅದ್ರದ್ದೇ ಚಿಂತೆ ಇರ್ತದೆ ಹೌದೌದು. College ಅಲ್ಲಿ ಎಲ್ಲ Sports day Annual day ಅದೆಲ್ಲ ತುಂಬಾ time pass ಆಗ್ತದೆ ದಿನ ಹೋದದ್ದೇ ಗೊತ್ತಾಗುದಿಲ್ಲ ಹೇಗೆ ಮೂರ್ ವರ್ಷ ಮುಗಿತ್ ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ವಾ ಅದೇ ಅದೇ ಅದೇ ತುಂಬಾ ಅಂದ್ರೆ ತುಂಬಾ friends ಎಲ್ಲ ಇರ್ತಾರೆ ಎಲ್ಲ ಇರುವಾಗ ತುಂಬಾ ಗಮ್ಮತ್ ಆಗ್ತದೆ ಎಲ್ಲ ಸೇರಿ college ಗೆಲ್ಲ. ಅದೇ ಅದೇ ಅದೇ ಆವಾಗ ಓದೋದ್ ಒಂದು ಬಿಟ್ರೆ. ಹಾ ಹಾ. ಮತ್ತೆಲ್ಲ ಗಮ್ಮತ್ ಆಗ್ತದೆ college ಹೋಗಿ ಎಲ್ಲರನ್ನು meet ಮಾಡಿ daily ಅಲ್ವಾ. Share ಮಾಡ್ಲಿಕ್ಕೆ ಎಲ್ಲ ಒಳ್ಳೇದ್.

High school ಗೆ ಎಲ್ಲ ಹೋಗ್ವಾಗ college class ಗೆ bunk ಮಾಡ್ಲಿಕ್ಕೆ ಅಂತ ಏನಿಲ್ಲ ಇಲ್ಲಿ ಮನ್ಸಿದ್ರೆ ಹೋಗ್ಬಹುದು ಇಲ್ಲಾಂದ್ರೆ ಮನೇಲಿ ಕುತ್ಕೊಳ್ಳ್ಬಹುದು. ಹೌದೌದು ಅಲ್ವಾ ಅದೇ ಅದೇ ನೀವ್ ಯಾವ್ದು ತೆಕೊಂಡಿದ್ದು? BBM ಹ ಹ ಹ ಹಾ ಅಂದ್ರೆ ಮೂರ್ ವರ್ಷ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲ.

NSS ಇರುದು camp ಮಾಡ್ಲಿಕ್ಕೆ extra curricular activity ಅಂತ ಗೊತ್ತೇ ಆಗ್ಲಿಲ್ಲ. ಹಾ ಅದೇ ಅದೇ ಹಾ. ನೀನ್ ಯಾವ್ದು ತೆಕೊಂಡದ್ದು extra sports ಗೆಯಾ ಅಥವಾ ಹೇಗೆ college ಅಲ್ಲಿ ಯಾವ್ದು ತೆಕೊಂಡದ್ದು. ನಾನಂದ್ರೆ college ಅಲ್ಲಿಆದ್ರೆ ಅದೇ ಇದ್ರಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದೆ. ಅದೇ sports ಎಲ್ಲ ಇರ್ತದಲ್ವಾ ಕ್ರೀಡಾಕೂಟದಲ್ಲಿ ಎಲ್ಲ ಹಾ ಆ time ಅಲ್ಲಿ ಎಲ್ಲದಕ್ಕೂ ಎಲ್ಲ join ಮಾಡಿ. ಒಳ್ಳೆದಾಗ್ತದೆ ಎಲ್ಲ friends ಎಲ್ಲ ಇರ್ತಾರಲ್ವಾ ಅದೇ ಅದೇ ಆವಾಗಂದ್ರೆ ಅದೇ ಶಾಲೆಲಿ ಇದು ಏನಂತಾರೆ ವಾರ್ಷಿಕೋತ್ಸವ ಬರುತ್ತಲ್ವಾ. ಅದೇ ಆವಗೊಂದು ತಯಾರಿ ready ಮಾಡ್ಲಿಕ್ಕೆನೆೇ ತುಂಬಾ ಖುಷಿ ಆಗ್ತದೆ ಎಲ್ರಗೂ. ಹೌದು ಆವಾಗೆಲ್ಲ class ಕೂಡ ಇರುದಿಲ್ಲ ನಮಿಗೆ. ಹಾ competition ಎಲ್ಲ ಇರ್ತದಲ್ವಾ ಅಂತ ಸಂದರ್ಭದಲ್ಲಿ ಸ್ಪರ್ಧೆಯೆಲ್ಲ ಇಡ್ತಾರೆ. ಹೌದು.

ಅದೇ ಹೇಳಿದ್ದು ಅದೇ ಅದೇ ಒಳ್ಳೇದು ಅದೇ life ಹ್ಮ್. ಎಲ್ಲಿ college ಮಾಡಿದ್ದು? ನಾನ್ ಅದೇ ನಾನು ಮೂರು ವರ್ಷ Delhi ಅಲ್ಲಿ ಹೋಗಿದ್ದು college ಗೆ.

PUC ತನಕ ಇಲ್ಲಿ ಹೋಗಿದ್ದು Yermal ಅಲ್ಲಿ ಇಲ್ಲೇ.

ಹಾ PUC ಆದ್ಮೇಲೆ ಮೂರ್ ವರ್ಷ ಅಲ್ಲಿ Delhi ಗೆ ಹೋಗಿದ್ದು.